ನಾನು ನಾರ್ನಳ್ಳಿ ಒಂದು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಕೂಡ ಓದಿದ್ದು ನಾನು ಕುಡಾ ಸುಮಾರು ಐನೂರ ಐವತ್ತು ಮಾರ್ಕ್ಸ್ ಗಳನ್ನ ಗಳಸಿದೇನೆ ಗಳಿಸ್ಕೊಂಡು ನಾರ್ನಳ್ಳಿ ಅಂತ ಉತ್ತಮ ಶಿಕ್ಷಕರು .]

ಸುಸಂಸ್ಕೃತ ಕ್ರಿಯಾಶೀಲ ಶಿಕ್ಷಕರನ್ನ ಅವತ್ತಿನ ಕಾಲದಲ್ಲಿ ಹೊಂದಿ ಹೊಂದಿರತಕ್ಕಂತ ದಿನ ಅದು ಅಂತ ಅದ್ ಅದ್ಭುತವಾದಂತಹ ಶಾಲೆನ.

ಈ ತರ ದುಂದುವೆಚ್ಚ ದಲ್ಲಿ ಮಾಡೋದ್ರಿಂದ ಈ ತರ ಪ್ರೋಗ್ರಾಮ್ ನಂಗೆ ಬಹುಶ ಇಷ್ಟ ಇಲ್ಲ ಇದು ಬರಿ ಆಡಂಬರದ್ದ ಮೋಸಗಾರಿಕೆಯಾ ಆ ಆವಿಯಾವ್.